ಈ ದೃಶ್ಯದಲ್ಲಿ ನಾವು ಒಂದು ಪಾರ್ಕ ನ್ನು ನೋಡಬಹುದು ಹಾಗೂ ಈ ಪಾರ್ಕಿ ನಲ್ಲಿ ಚಿಕ್ಕ ಮಕ್ಕಳಿಗಾಗಿ ಆಟ ಆಡಲು ಹಲವಾರು ಬಗೆದ ಆಟದ ವಸ್ತುಗಳನ್ನು ಇಲ್ಲಿ.

ಮತ್ತು ಇಲ್ಲೊಂದು ಮನೆಯನ್ಮು ನೋಡಬಹುದಾಗಿದೆ ಮತ್ತು ಅಲ್ಲಲ್ಲೇ ಕುಳಿತುಕೊಳ್ಳಲು ಸೀಟು ಗಳ ವ್ಯವಸ್ಥೆಗಳೇ ಇವೆ.

ಮತ್ತಿಲ್ಲಿ ಪಕ್ಕದಲ್ಲಿ ಒಂದು ರಸ್ತೆಯನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಇಬ್ಬರು ವ್ಯಕ್ತಿಗಳು ಟ್ರ್ಯಾಕ್ಟರ್ ಅನ್ನು ಜೋಡಿಸುತ್ತಿರುವ ದೃಶ್ಯ ನೋಡಬೋದಾಗಿದೆ.

ನೋಡುತ್ತಿದ್ದಾಳೆ ಮತ್ತು ಇಲ್ಲಿ ಒಂದು ಸ್ಕ್ರೀನ್ ಟಿ_ವಿ ಯನ್ನು ಕಾಣಬಹುದಾಗಿದೆ ಮತ್ತು ಇಲ್ಲಿ ಮೇಲ್ಗಡೆ ಬಲೂನ್ಸ್ ಗಳನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಪಾರ್ಕ್ ಅನ್ನು ಕಾಣಬಹುದು ಆ ಪಾರ್ಕ್ ನ ಮಧ್ಯದಲ್ಲಿ ಅಲ್ಲಲ್ಲಿ ವೃತ್ತಕಾರದದ ಕಟ್ಟೆಯನ್ನು ರೆಡಿ ಮಾಡಿದ್ದಾರೆ ಮತ್ತು ಕಟ್ಟೆ ಮೇಲೆ ಗಿಡಗಳನ್ನು ನೆಟ್ಟಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಒಂದು ಶಾಲೆಯನ್ನು ಕಾಣಬಹುದು ಹಾಗೂ ಈ ಶಾಲೆಯಲ್ಲಿ ಹಲವಾರು ರೂಮ್ಸ್ ಗಳನ್ನು ನೋಡಬಹುದಾಗಿದೆ ಮತ್ತು ಇಲ್ಲಿ ಒಂದು ಗ್ರೌಂಡ್ ಅನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಅಂಗಡಿಯನ್ನು ಕಾಣಬಹುದು ಹಾಗು ಇಲ್ಲಿ ಅಂಗಡಿಯಲ್ಲಿ ಹಲವಾರು ಬಗ್ಗೆಯ ತಿನಿಸುಗಳ ವಸ್ತುಗಳನ್ನು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಆರೋಗ್ಯ ಆರ್ಗನಿಕ್ಸ್ ಬೋರ್ಡನ್ನು ಕಾಣಬಹುದು ಮತ್ತು ಇಲ್ಲಿ ಕೆಲವು ಬಾಟಲಿಗಳನ್ನು ನೋಡಬಹುದಾಗಿದೆ.

ಒಂದು ಲಾರಿಯನ್ನು ಕಾಣಬಹುದು ಹಾಗು ಇಲ್ಲಿ ಪಕ್ಕದಲ್ಲಿ ಒನ್ ಒಂದು ಮ್ಯಾನೇಜರ್ ಆಫೀಸರ್ ಅನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಮಂಟಪವನ್ನು ಕಾಣಬಹುದು ಹಾಗೂ ಇಲ್ಲಿ ಮಂಟಪದಲ್ಲಿ ಹೂವಿನಿಂದ ಅಲಂಕಾರ ಮಾಡಿದಂತಹ ಒಂದು ದೇವಸ್ಥಾನವನ್ನು ನೋಡಬಹುದು ಆಗಿದೆ.

ಮತ್ತು ಇಲ್ಲೋಂದ ಮನೆ ಮೇಲೆ ಸೋಲಾರನ್ನು ನೋಡಬಹುದು ಮತ್ತ ಅಚ್ಚ ಹಸಿರಾದಂತಹ ಗಿಡ ಮರಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಅಂಗಡಿಯನ್ನು ನೋಡಬಹುದು ಹಾಗೂ ಈ ಅಂಗಡಿಯಲ್ಲಿ ಹಲವಾರು ಬಗೆಯ ವಸ್ತುಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯು ದಡದಲ್ಲಿ ಕುಳಿತುಕೊಂಡಿದ್ದಾನೆ ಮತ್ತು ಇಲ್ಲಿ ಗುಡ್ಡವನ್ನು ನೋಡಬಹುದು ಮತ್ತು ಅದರಲ್ಲಿ ದೊಡ್ದ ದೊಡ್ಡ ಕಲ್ಲು ಬಂಡೆಗಳನ್ನು ಕಾಣಬಹುದಾಗಿದೆ.

ಇದು ಒಂದು ಅಂಗಡಿಯಾಗಿದ್ದು ಇಲ್ಲಿ ಹೊರಗಡೆ ಒಬ್ಬ ವ್ಯಕ್ತಿಯು ನಿಂತುಕೊಂಡಿದ್ದಾನೆ ಫೋನಲ್ಲಿ ಮಾತನಾಡಿಕೊಳ್ಳುತ್ತಾ ಮತ್ತು ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಅನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಟ್ರಾಲಿ ಕಾಣಬಹುದು ಹಾಗು ಈ ಟ್ರಾಲಿ ಯ ಮೇಲೆ ಡಕ್ಕಗಳನ್ನು ಸಾಲುಸಾಲಗಿ ಇಟ್ಟಿದ್ದಾರೆ.